ಇದರ ಮ್ಯಾಗೆ ಸಾಗರ್ ರ್ಯಾಪ್ ಎಂದು ಬರೆಯಲಾಗಿದೆ.

ಈ ಟ್ರ್ಯಾಕ್ಟರ್ ಗೆ ಹಳದಿ ಬಣ್ಣವನ್ನು ಬಳೆದು ಅದರ ಮೇಲೆ ಬಸವ ಟ್ರಾವೆಲ್ರ್ಸ್ ಅಂತ ಹೇಳಿ ಬರೆಸಲಾಗಿದೆ.

ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಬಂದು ಶಿಕ್ಷಕರು ಬೋಧಿಸುವ ಪಾಠವನ್ನು ಕಳೆದುಕೊಳ್ಳುತ್ತಾರೆ.

ಹಾಗೆ ಇದರ ಮುಂದುಗಡೆ ಕೆಲವು ಮರಗಳಿವೆ.

ಈ ಗಾಡಿಯಲ್ಲಿ ಅನೇಕ ಬಗ್ಗೆಯ ಕಬ್ಬಿಣಗಳನ್ನು ತುಂಬಿಸಲಾಗಿದೆ

ಹಾಗೆ ಒಳಗಡೆ ಯಾವುದು ಏನು ಕಾರ್ಯಕ್ರಮವನ್ನು ಇಟ್ಟಿದ್ದಾ--

ಇಲ್ಲಿ ಅನೇಕ ವಿದ್ಯಾರ್ಥಿಗಳು ನಿಂತುಕೊಂಡು ನೃತ್ಯವನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಅನೇಕ ಬಗೆಯ ಗಾಡಿಗಳನ್ನು ನಿಲ್ಲಿಸುತ್ತಾರೆ.

ಇಲ್ಲಿ ಯಾವುದೋ ಒಂದು ಕ್ಯಾಂಪ್ ನಡೆಯುವ ಬೋರ್ಡನ್ನು ಬರೆಸಿದಿದ್ದಾರೆ.

ಅನೇಕ ಬಗೆಯ ವ್ಯಕ್ತಿಗಳು ಬಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳು--

ವಿದ್ಯಾರ್ಥಿಗಳು ತಮಗೆ ಹೇಳಿರುವ ಅವರಿಗೆ ಚಿತ್ರವನ್ನು ಬಿಡಿಸಲು ಶಿಕ್ಷಕಿ ಒಬ್ಬರು ಸೂಚಿಸಿದ್ದಾರೆ.